ಇದ್ರದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಎ.ಟಿ.ಎಮ್ ದೃಶವನ್ನು ಕಾಣುತ್ತಿರಬಹುದು ಎ.ಟಿ.ಎಮ್ ನ ಒಳಗಡೆ ಮಷೀನಿನಲ್ಲಿ ಹಣವನ್ನು ಕಾರ್ಡ್ ಬಳಸಿ --

ಸಂಜೆ ಎ_ಟಿ_ಎಮ್ ಅನ್ನು ಕಾಣಬಹುದು ಮತ್ತು ಅದರ ಎ_ಟಿ_ಎಮ್ ನ ಮುಂಬಾಗದಲ್ಲಿ ಕೂಟರನ ಸವಾರಕರು ಚಲಿಸುತ್ತಿರುವದನ್ನು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಪುಸ್ತಕಗಳನ್ನು ರಾಕ್ ಗಳಲ್ಲಿ ಸಾಲಾಗಿ ಒಂದೊಂದು ವಿಷಯಕ್ಕೂ ಸಮಂದಪಟ್ಟಂತೆ ಒಂದೊಂದು ರಾಕ್ ಗಳಲ್ಲಿ ಅವುಗಳನ್ನು ಜೋಡಿಸಲಾಗಿದೆ.